ಪದರ್ ಸಾಮಾನುಗಳು ಅಲಸಂದೆ ಬೀಜಾ ವೇಲೆ ಕಡ್ಲೆಗಳೆಲ್ಲಾ ಸಿಕ್ಕುತ್ತದೆ.

ಇದರ ಪೂರ್ಣ ಹೆಸರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜರೆ.

ಇಲ್ಲಿಗೆ ಬಂದರೆ ಒಳ್ಳೆ ರೀತಿಯ ತಂಪು ಗಾಳಿಗಳು ಸಿಗ್ತ್ತವೆ.

ಅದು ಕನ್ನಡಕದ ಪ್ರಸಿದ್ದವಾದ ಛಾಯೆ ಆಗಿದೆ ಅದನ್ನು ಮಾಡ್ಲಿಕ್ಕೆ ಸಮಗಾತ್ರಗಳಲ್ಲಿ --

ವಿಮಾನವನ್ನು ತಯಾರಿಸಿದೆಂದರೆ ಅದಕ್ಕೆ ತುಂಬಾ ಕೆಲಸ ಬೇಕು --

ಇಲ್ಲೂ ಇಲ್ಲಿ ಬಾತುಕೋಳಿಯ ಮರಿಗಳು ಸಹ ಉಂಟು.

ಇದ್ ಫಿಸಿಕ್ಸ್ ಒಳ್ಳೆದರ ದೊಡ್ಡ ಸ್ಥಾಪನೆ. ಇಲ್ಲಿ ತುಂಬಾ ಜನ ಶಿಕ್ಷಕರು ಇದ್ದಾರೆ. ಇಲ್ಲಿ ಅವ್ರ ವಿದ್ಯಾರ್ಥಿಗಳಿಗೆ --

ಜಿಮ್ ಮಾಡ್ತಾರೆ. ಇದೊಂದು ಯೋಗದ ತರ ಜಿಮ್ ಮಾಡುವಾಗ ಅವ್ರು ಹೇಳಿದ ಆಹಾರವನ್ನು ತಿನ್ಬೇಕು.

ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ.

ಇಲ್ಲಿ ಮಳೆಗಾಲದಲ್ಲಿ ಬರುವ ನೀರನ್ನು ಸಂಗ್ರಹಿಸತ್ತಾರೆ ಮತ್ತು ಬೇಸಿಗೆಗಾಲದಲ್ಲಿ ನೀರನ್ನು ಬಿಡತ್ತರೆ ನೀರಿಲ್ಲದ ಊರುಗಳಿಗೆ ನೀರನ್ನು ಬಿಡತ್ತರೆ.

ಇಲ್ಲಿಯ ನೀರಿನಿಂದ ಕರೆಂಟ್ ಗಳನ್ನು ತಯಾರಿಸತ್ತಾರೆ.

ಕಥೆ ಪುಸ್ತಕಗಲು ಮತ್ತೆ ಕವಿಗಳ ಪುಸ್ತಕಗಳು ಹೀಗೆ ವಿವಿಧ ಕಥೆ ಇರುವ ಪುಸ್ತಕಗಳು ಸಿಗತ್ತದೆ ವ್ಯಾಕರಣ ಪುಸ್ತಕಗಲು ಸಿಗ್ತ್ತದೆ .

ಪ್ರವಾಸ ಮಾಡುವವರು ರಾತ್ರಿ ರೂಮ್ ಸಿಕ್ಕದಿದ್ದರೆ ಇಲ್ಲಿಗೆ ಬಂದ್ ಇಲ್ಲಿ ಬರತ್ತಾರೆ ಇಲ್ಲಿ ಇದ್ದು --

ಇಲ್ಲಿಗೆ ದೊಡ್ಡ ದೊಡ್ಡ ಕಂಪೆನಿಗಳೆಲ್ಲಾ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ಲಿಕೆ ಬರ್ತಾರೆ.

ವಯಸಿನ್ ಮಾಡುತ್ತಾರೆ ಮತ್ತೆ ನಮ್ಮ ಶರೀರ ವಯಸಿನ್ ಮಾಡುತ್ತಾರೆ.

ಆದರಿಂದ ಇದನ್ನು ಶಾಲೆಯ ಪುಸ್ತಕ ಕೇಂದ್ರ ಅಂತ ಕರಿತರೆ.

ಇಲ್ಲಿಗೆ ತುಂಬಾ ಜನಗಳು ಪೂಜೆ ಮಾಡ್ಲಿಕ್ಕೆ ಬರತ್ತರೆ ಇಲ್ಲಿ ಬುದ್ಧನ ವಿಗ್ರಹವನ್ನು ಇಟ್ಟಿದ್ದಾರೆ.

ತುಂಬಾ ಕೆಲಸ ಉಂಟು ಇಲ್ಲಿಗೆ ಇಲ್ಲಿಗೆ ತುಂಬಾ ಕೆಲಸದವ್ರು ಬೇಕಾಗತ್ತಾರೆ.